ಅಕ್ಕಾ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳು ಸಹ ಒಳಗೆ ಕಾಣಿಸುತ್ತಿದ್ದಾವೆ ನೋಡಲು ತುಂಬಾ ಅದ್ಬುತವಾಗಿದೆ.

ಮತ್ತು ಇದು ನೋಡಲು ಒಂದು ಹೊಟೇಲನ ರೂಮೀನಂತೆ ಕಾಣಿಸುತ್ತಿದೆ. ನೋಡಲು ತುಂಬಾ ಚೆನ್ನಾಗಿ--